ಮಹಿಳೆಗೆ ಒಡವೆ ಹಾಕಿರುವ ಫೋಟೋ ವನ್ನು ಚಾಪಸಿದ್ದಾರೆ

ಈ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಯು ಕುಳಿತ್ತಿದ್ದಾನೆ.

ಒಂದು ಬಾಟಲ್ ಮೇಲೆ ನಾಯಿಯ ಚಿತ್ರವನ್ನು ಚಾಪಿಸಿದ್ದಾರೆ.

ಅವನ ಪಕ್ಕದಲ್ಲಿ ನಾಲ್ಕು ಬೈಕುಗಳು ಇದ್ದಾವೆ.

ಇಲ್ಲಿ ಕಬೋರ್ಡಿನಲ್ಲಿ ಹಲವಾರು ರೀತಿಯ ಪೆನ್ನು ಗಳನ್ನು ಇಟ್ಟಿದ್ದಾರೆ.

ಮಾರುವ ವ್ಯಕ್ತಿಗಳು ಮೀನವನ್ನು ಕ್ಲೀನ್ ಮಾಡುತ್ತ ಇದ್ದಾರೆ.

ಈ ಬೋರ್ಡ್ ನಲ್ಲಿ ಜೆ ಬಿ ಅಸೋಸಿಯೇಟ್ಸ್ ಎಂದು ಬರೆಯಲಾಗಿದೆ.

ಇದಿಲ್ಲಿ ಮತ್ತೆ ಆಟೋ ಸೇಲ್ಸ್ ಅಂಡ್ ಸರ್ವಿಸ್ ಎಂದು ಬರೆಯಲಾಗಿದೆ.

ಮತ್ತೆ ಇದರಲ್ಲಿ ಎರಡು ಥಿಂಗ್ಸ್ ತಿನ್ನುವ ಐಟಂ ಅನ್ನು ಇಟ್ಟಿದ್ದಾರೆ.

ಇದು ಒಂದು ಹತ್ತಿ ಕಾಳಿನ ಮಷೀನ್ ಆಗಿದೆ.

ಇವನು ವೈಟ್ ಮತ್ತೆ ಬ್ಲಾಕ್ ಗೀರ್ ಇರುವ ಟೋಪಿಯನ್ನು ಹಾಕಿದ್ದಾನೆ.

ಇಲ್ಲಿ ದಂಟಿನಿ ದಂಟನ್ನು ಗುಂಪಾಗಿ ಕಟ್ಟಿದ್ದಾರೆ.

ಅವಕ್ಕೆ ಹೂವಿನ ಹಾರವನ್ನು ಹಾಕಿ ಅಲಂಕರಿಸಿದ್ದಾರೆ.